ಇಲ್ಲಿ ಮೂರು ಅಂಗಡಿಗಳು ಕಾಣುತ್ತಿವೆ ಇದರಲ್ಲಿ ಒಂದು ಸ್ಟೇಷನರಿ ಸೆಂಟರ್ ಆಗಿದೆ. ಈ ಅಂಗಡಿಯಲ್ಲಿ ಜಾಕೆಟ್ ಪೆನ್ನು ಹಲವಾರು ವಸ್ತುಗಳು ಕಾಣಿಸುತ್ತೇವೆ.

ಇದು ಒಂದು ಬೀಚ್ನ ದೃಶವಾಗಿದೆ ಈ ಬೀಚ್ನಲ್ಲಿ ಹಲವಾರು ತರಹದ ಮನರಂಜನೆಯ ಆಟಗಳಿವೆ ಈ ಬೀಚ್ನಲ್ಲಿ ಯಾವ ಜನರು ಇಲ್ಲ.

ಇಲ್ಲಿ ಎತ್ತರವಾದ ಗೊಮ್ಮಟೇಶ್ವರನ ಮುರ್ತಿ ಇದೆ ಈ ಮೂರ್ತಿಗೆ ಭಕ್ತರು ಬಂದು ಪೂಜೆ ಸಲ್ಲಿಸುವ ಚಿತ್ರ ಇಲ್ಲಿ ವ್ಯಕ್ತವಾಗಿದೆ. ಅದರ ಮುಂದೆ ಉದ್ದನೆಯ ಸ್ತಂಭವೂ ಕೂಡ ಇ--

ಈ ಹೋಟೆಲಿನ ಬಣ್ಣ ಕರಿಯಾಗಿದ್ದು ಕೋಕಾ ಕೋಲಾ ಇಲ್ಲಿ ಸಿಗುತ್ತಿದೆ ಇದು ಒಂದು ದೊಡ್ಡದಾದ ಹೋಟೆಲ್ ಮತ್ತು ಸುಂದರವಾದ ಹೋಟೆಲ್

ಈ ಬೀಚ್ನಲ್ಲಿ ಒಂದು ದೊಡ್ಡದಾದ ಎತ್ತರವಾದ ಟವರ್ ಇದೆ ಈ ಟವರ್ ಬಹಳ ತುಂಬ ದೊಡ್ಡದಿದ್ದು ಇದರ ಬಣ್ಣ ಹಳದಿಯಾಗಿದೆ ಈ ಬೀಚಿನಲ್ಲಿ ಹಲವಾರು ಮೀನುಗಳು ಸತ್ತುಬಿದ್ದಿವೆ --

ಇದು ಒಂದು ಕೊಟೆ ಆಗಿದ್ದು ಇಲ್ಲಿ ನಾವು ದೊಡ್ಡ ದೊಡ್ಡ ಗಿಡಗಳನ್ನು ನೋಡಬಹುದು ದೊಡ್ಡ ದೊಡ್ಡ ಗುಡ್ಡಗಳನ್ನು ನೋಡಬಹುದು ಈ ಕೋಟೆಯ--

ಈ ಹೆಲ್ತ್ಕೇರ್ ಸೆಂಟರ್ನಲ್ಲಿ ಗ್ರಾಹಕರು ಸಹಿತ ತಮ್ಮ ಆರೋಗ್ಯದ ಸಮಸ್ಯಗಳನ್ನು ಹೇಳಿ ಕೊಳ್ಳುತ್ತಿದ್ದಾರೆ.

ಈ ಚರ್ಚಿನಲ್ಲಿ ಹೋಗುವವರು ಪುಣ್ಯವನ್ನು ಮಾಡಿರುತ್ತಾರೆ ಇದು ಒಂದು ಸುಂದರವಾದ ದೃಶ್ಯ.

ಈ ಅಂಗಡಿ ಒಂದು ವಸ್ತು ಕಲಿಯ ಅಂಗಡಿ ಆಗಿದೆ ಹಲವಾರು ತರದ ಕಾಲ ವಸ್ತುಗಳು ಸಿಗುತ್ತವೆ ಇದು ನೋಡಲು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಈ ಅಂಗಡಿಯು ಹೊರ ವಾಲಿಯಲ್ಲಿದ್ದು ತುಂಬಾ ದೊಡ್ಡದಾಗಿ ಕಾಣುತ್ತಿದೆ.